ಬ್ಯಾಂಕ್ ವಿಥ್ ಎ_ಟಿ_ಎಂ ಇರುವುದು ಬಹುತೇಕ ಜನರಿಗೆ ಉಪಯುಕ್ತವಾಗುತ್ತದೆ. ಬಹಳಷ್ಟು ಜನರು ಇಂತಹ ಎಸ್_ಬಿ_ಐ ಬ್ಯಾಂಕಿನಲ್ಲಿ ಆ ಅಣವನ್ನು ಡೆಪಾಸಿಟ್ ಮಾಡಿ ಡೆಪಾಸಿಟ್ ಮಾಡುವುದಕ್ಕಾಗಿ ಅನಂತರ --

ಇಲೊಂದು ಬಸ್ಟ್ ಸ್ಟಾಪ್ ಇದೆ ಬಹಳಷ್ಟು ಜನ ಒಂದು ದೃಶ್ಯ.

ತುಂಬಾ ಜನರಿಗೆ ಉಪಯೋಗವಾಗುವಂತ ಇದು ಒಂದು ಫುನ್ಕ್ಷನ ಅಂತ ಹೇಳಬಹುದು ಲೈಟ್ ಡೆಕೋರೇಷನ್ ಬಹಳ ಸುಂದರವಾಗಿ ಕಾಣುತ್ತಿದೆ ಅಂತ ಹೇಳಬಹುದು.

ಇದು ಒಂದು ದೇವಸ್ಥಾನದಲ್ಲಿ ತೆಗೆದಿಟ್ಟುಕೊಂಡಿರುವಂತಹ ಫೋಟೋ ಆಗಿದೆ ಎಷ್ಟೋ ಜನ ಫೋಟೋ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಇಲ್ಲಿ ಯಾವುದೇ ತರಹದ ಉಪಯುಕ್ತವಾಗಿರುವಂತಹ--